ನೀವು ಇಲ್ಲಿ ನೋಡತಾ ಇದಿರ ಒಂದು ಅಮುಲ್ ಒಂದು ಕೂಡ ಇದೆ ಬಲ್ಲೋನ್ಸ್ದು

ಜನರು ಕೂಡ ಇದ್ದಾರೆ ಸುತಲು ಮನೆಗಳು ಕೂಡ ಇದೆ.

ಇಲ್ಲಿ ನೋಡತಾ ಇದ್ದೀರಾ ಒಂದು ಮನೆ ಮನೆಯ ಸುತ್ತ ಕಾಂಪೌಂಡ್ ಇದೆ. ಒಳಗಡೆ--

ಇಲ್ಲಿ ನೋಡ್ತಿದ್ದೀರಾ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ ಒಂದು ಆಂಟಿ ನಿಂತಿದೆ.